ಗೇಟ ಇದು. ಈ ಗೇಟನ್ನು ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ ನೀರು ಇ ಕಡೆ ಇಂದ ಫ್ಲೋ ಅಗಿದೂ ಆ ಕಡೆ ಫ್ಲೋ ಆಗುತ್ತೆ. ಎಕ್ಸ್ಸ್ ಆಗಿದೂ ನೀರೂ ಆಚೆ ಬರುತೆ.

ಇದು ಮಾಲ್ ಒಳಗಡೆ ಇರುವ ಥರ್ಟಿ ಪರೆಸೆಂಟ್ ಡಿಸ್ಕೌಂಟ್ ಶೇರಸಗಳು ಚಿಕ್ಕ ಮಕ್ಕಳದು ಎಲ್ಲ ಶೋ ಆಫ್ ಆಗತ್ತಾ ಇದೆ ಇದು ತುಂಬಾ ಅದ್ಬುತ್ತವಾದ ಚೆನಾಗಿರುತ್ತೆ ಇದ್ರಲ್ಲಿ ಎಷ್ಟು ಬೇಕಾದ್ರೂ ನೀವು ಇದುನನ್ ಸೆಲೆಕ್ಟ್ ಮಾಡ್ಕೊಬೋದು ಇದ್ರಲ್ಲಿ ತುಂಬಾ ಚೆನ್ನಾಗಿ ಅದ್ಬುತವಾಗಿ ಇರುತ್ತೆ.

ಒಂದು ದೊಡ್ಡು ಮಾಲ್ ಇದ್ರಲ್ಲಿ ಟ್ರೆಂಡ್ಸ್ ಮೆನ್ ಅಂತ ಒಂದು ಕಾಣ್ಸ್ತ ಇದೆ ಮೇಲ್ಗಡೆ ರಿಲಯನ್ಸ್ ಮಾರ್ಟ್ ಅಂತ ಇದೆ ರಿಲಯನ್ಸ್ ಮಾರ್ಟ್ ಮೊಬೈಲು ಗ್ಯಾಜೆಟ್ಸ್ ಆಮೇಲೆ ಬಟ್ಟೆ ಗಿಟ್ಟೆ ಎಲ್ಲ ಸಿಗುತ್ತೆ ಅದ್ರಲ್ಲಿ ಗ್ರೋಸರಿಯೆಸ್ ಸಿಗುತ್ತೆ ಕೆಳಗಡೆ ಎಲ್ಲಾ --

ನಡಿತಾ ಇದೆ ಅನ್ಸತ್ತೆ ಇಲ್ಲಿ ಒಳಗಡೆ ಹೂಗ ಬಿಟ್ಟು ಜನ ಅಲ್ರೇಡಿ ಕೂತಿದ್ದರೆ ಅನ್ಸತ್ತೆ ಅದ್ಬುತ ಚಿತ್ರ ಇದು. ನಮಗೆ ನೋಡೋ--

ಇದು ಒಂದು ಗ್ರೀನ್ ಕಲರ್ ಮಸೀದಿಯಲ್ಲಿ ಎರೆಡು ಸ್ಪಿಕರ್ಗಳು ಆ ಕಡೆ ಇಕಡೆ ಎಲ್ಲ ಇದೇವೆ. ಒಬ್ಬರು ಅಂಕಲು ಆಚೆ ಇದ್ದಾರೆ ಒಂದು ಬೈಕ್ ಇದೆ.